ಮತ್ತು ದೇಹದ ಅಂಗಗಳನ್ನು ರಿಕವರಿ ಮಾಡಲು ಸಹಾಯವಾಗುತ್ತದೆ .

ಏಕೆಂದರೆ ಜಿಮ್ ಮಾಡೋದ್ರಿಂದ ಶಕ್ತಿಯು ಕು --

ಬಹಳ ರಫ್ ಆಗಿರುತ್ತದೆ ಮತ್ತೆ ಅಹ್ ಬಹಳ ಅಗಲವಾಗಿ ಇರುತ್ತದೆ ಇದು ಮತ್ತು ನೋಡಲು ಸುಂದರವಾಗಿ.

ನೀರು ಸಂಗ್ರಹ ಮಾಡಲು ಬಳಸುತ್ತಾರೆ ಇದು ಬಹಳ್.

ಏಕೆಂದರೆ ನೀ ನೀರು ಸಂಗ್ರಹಣೆ ಮಾಡಲು ಇದು ಬಹಳ್ ಅವಶ್ಯಕವಾದ ಪಾತ್ರವನ್ನು ವಹಿಸು --

ಮದ್ಯಾನನು ಚಾಹ ರಾತ್ರಿನು ಚಾಹ ಚಾಹ ಇದ್ದರೆ ಸಾಕು ಅನ್ನುವ ಜನರಿದ್ದಾರೆ.

ಚಹಾ ಮಾರುವವರು ದಿನಕ್ಕೆ ಮೂರರಿಂದ ನಾಲಕ್ಕು ಸಾವಿರ್ ರೂಪಾಯಿಯನ್ನು.